ಮತ್ತು ಕೆಲವು ಜನರು ಖರೀದಿ ಮಾಡಲು ಬಂದಿದ್ದಾರೆ.

ಸಾಕಷ್ಟು ಎಲ್ ಇ_ಡಿ ಟಿ_ವಿ ಗಳು ಮತ್ತು ಟ್ಯಾಬ್ ಗಳನ್ನು ಇಲ್ಲಿ ಮಾರಾಟಕ್ಕೆ ಇಕ್ಕಿದ್ದಾರೆ.

ಮತ್ತು ಕಪ್ಪು ಬಣ್ಣದ ಟೇಬಲ್ ಕಾಣುತ್ತಿದೆ.

ಟೇಬಲ್ ನ ಮೇಲೆ ಒಂದು ಕಪ್ಪು ಬಣ್ಣದ ಗಣಕ ಯಂತ್ರ ಕೂಡ ಇದೆ.

ಗುರು ನಾನಕ್ ಪಬ್ಲಿಕ್ ಸ್ಕೂಲ್ ಅಂತ ಬೋರ್ಡ್ ಬರೆದಿಂದ್ ಹಾಕಿದ್ದಾರೆ.

ಹಲವು ಡಿಸ್ಕೊ ಲೈಟ್ ಗಳನ್ನು ಕಾನಸ್ತಿದ್ದಾವೆ.

ಕೆಲವು ಪ್ಯಾಡ್ ಗಳನ್ನು ಮಾರಾಟ ಇಕ್ಕಿದ್ದಾರೆ.

ಗ್ಯಾರೇಜ್ ನ ಮೇಲುಗಡೆ ಬೆಸ್ಟ್ ಬೈಕ್ ಪಾಯಿಂಟ್ ಅಂತು ಬೋರ್ಡು ಬರೆದಿಂದು ಹಾಕಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇದೊಂದು ಹಣ್ಣು ಹಂಪಲು ಮಾರುವ ಒಂದು ಅಂಗಡಿ ಇದೆ.

ಅದರೊಳಗಡೆ ಒಂದು ಟೇಬಲ್ ಕೂಡ ಹಾಕಿದ್ದಾರೆ.

ಕೆಲವು ಗಾಡಿಗಳನ್ನು ಇಲ್ಲಿ ಹಾವನ್ನು ತುಂಬ್ಕೋತಾ ಇದ್ದಾರೆ.

ಬಿಳಿ ಬಣ್ಣದ ತಾಟಿನಲ್ಲಿ ಬಿರಿ ಬಿರಿಯಾನಿಯನ್ನು ಹಾಕಿದ್ದಾರೆ.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

ಅದರ ಮೇಲೆ ಎರಡು ಗಣಕಯಂತ್ರಗಳನ್ನು ಇಕ್ಕಿದ್ದಾರೆ.